ಲೈಬ್ರಿ ಅಲ್ಲಿ ಓದೋಕೆ ಆಮೇಲೆ ಪುಸ್ತಕವನ್ನ ಓದಲು ಬರೆಯಲು ಆಮೇಲೆ ಆ ಏರಿಯಾದಲ್ಲಿ ಸೈಲೆಂಟ್ ಆಗಿ ಇರ್ಬೇಕು ಮಾತಾಡಂಗಿಲ್ಲ ಚನ್ನಾಗ ಓದಬೇಕು --

ದೊಡ್ಡವರು ಚಿಕ್ಕವ್ರು ಎಲ್ಲ ಗೇಮು ಆಡ್ತಿದ್ದಾರೆ ಆಮೇಲೆ ದೈಹಿಕವಾಗಿ ಫಿಟ್ ಆಗ್ ಇರ್ತಾರೆ ಆಟ ಆಡಿದರೆ.

ಇದು ಆಫೀಸ್ ಕಂಪನೀಂತ ಆಫೀಸ್ ವರ್ಕ್ ಮಾಡೋರಿಗೆ ಎಂಪ್ಲಾಯಿ ಗಳಿಗೆ ಗಾಡಿ ಪಾರ್ಕಿಂಗ್ ಆಮೇಲೆ --

ಇದೊಂದು ಚರ್ಚು ಇಲ್ಲ ಮಸೀದಿ ಆಗಿರುತ್ತೆ ಇದು ಮಸೀದಿ ಮಸಿದು ಕಟ್ಟಿರುತ್ತಾರೆ .